ಇದೊಂದು ಡಾನ್ಸ್ ಶಾಲೆಯಾಗಿದ್ದು ಇಲ್ಲಿ ಮಕ್ಕಳು ಪ್ರತಿಯೊಬ್ಬರೂ ಸಹ ಡಾನ್ಸ್ ನೃತ್ಯವನ್ನು ಕಲಿಯುತ್ತಿದ್ದಾರೆ ಹಾಗೆ ಅಲ್ಲಿ ಒಬ್ಬರು--

ನಾವು ಈ ಚಿತ್ರದಲ್ಲಿ ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ಅನ್ನು ಕಾಣಬಹುದು.

ಹಾಗೆ ನೀಲಿಯಾದಂತಹ ಆಕಾಶವನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಇದು ಒಂದು ಕಪ್ಪು ಬಿಳುಪಿನ ಚಿತ್ರವಾಗಿದ್ದು ಇದರಲ್ಲಿ ನಾವು ಒಂದು ಅದ್ಭುತವಾದಂತಹ ಮನೆಯನ್ನು ಕಾಣಬಹುದು. ಹಾಗೆ ಅಕ್ಕ ಪಕ್ಕ ಒಂದು ಮರಗಿಡಗಳನ್ನು ಸಹಾ ನಾವು ಇಲ್ಲಿ ಕಾಣಬಹುದು.

ಒಬ್ಬ ವ್ಯಕ್ತಿ ಕಾರನ್ನು ಓಡಿಸುವುದನ್ನು ನಾವು ನೋಡಬಹು --

ಹಾಗು ಖರೀದಿಗಾಗರು ಇಬ್ಬರು ಖರೀದಿಗಾಗರು ಖರೀದಿ ಮಾಡಲು ಬರುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಅಂಗಡಿಯಲ್ಲಿ ಸಾಮಾನುಗಳನ್ನು ಖರೀದಿ ಮಾಡಲು ನಿಂತಿರುವುದನ್ನು ಕಾಣಬಹುದು.

ಹಾಗೆ ಒಬ್ಬ ವ್ಯಕ್ತಿ ಗಡಿಗಳ ಕಾರನ್ನು ಓಡಿಸುತ್ತಿದ್ದಾನೆ ಹಾಗೆ ಒಬ್ಬ ವ್ಯಕ್ತಿ ಬೈಕ್ ಅಲ್ಲಿ ಹೋಗುತ್ತಿದ್ದಾನೆ ಅಲ್ಲಿ ಒಂದು ನಾಯಿ ನಿಂತಿದೆ ಹಾಗೆ ಇಲ್ಲಿ ಕೆಲವರು ವ್ಯಕ್ತಿಗಳು ನಿಂತಿರುವುದನ್ನು ನಾವು ಕಾಣಬಹುದು.

ಹಾಗೇನೇ ಅದು ಒಂದು ಕಾಂಪೌಂಡ್ ರೀತಿಯಾಗಿ ಕಾಣ್ತಿರುವುದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ .

ಹಾಗೆ ಒಂದು ಆಟೋ ಚಲಿಸುತ್ತಿರುವುದನ್ನು ನಾವು ಕಾಣಬಹುದು ಹಾಗೆ ಸುತ್ತ ಮರಗಳನ್ನು ನಾವು ನೋಡಬಹುದು.

ಹಾಗೆಯೆ ಅವರಿಗೆ ಬಂದವರು ಕೂರಲು ಹಾಸನಗಳನ್ನು ಸಹ ರೆಡಿ ಮಾಡಿದ್ದಾರೆ.

ಇದೊಂದು ವಿದ್ಯಾ ವರ್ಧಕ ಸಂಘ ಕೈಗಾರಿಕಾ ತರಬೇತಿ ಸಂಸ್ಥೆ ಅನ್ನುವ ನಾಮ ಫಲಕವನ್ನು ಹೊಂದಿದೆ ಹಾಗು --

ಹಾಗು ಇದೊಂದು ಬ್ಲೀಡಿಂಗು ತುಂಬಾ ಲಕ್ಶಣ ನೋಡಲು ಸುಂದರವಾಗಿದೆ ಹಾಗೆಯೆ--

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಸೇಬಿನ ಸೇಬನ್ನು ತೋರಿಸುತ್ತಿರುವುದನ್ನು ಕಾಣಬಹುದು.

ಇಲ್ಲಿ ಮನೆಗಳನ್ನು ಕಟ್ಟುತ್ತಿರುವ ದ್ರಶ್ಯವನ್ನು ನಾವು ಕಾಣಬಹುದು ಒಬ್ಬ ವ್ಯಕ್ತಿ ಕೆಳಗಡೆ ನಿಂತಿದ್ದಾರೆ ಇಬ್ಬರು ವ್ಯಕ್ತಿ ಮೇಲೆ ನಿಂತು ಅವರಿಗೆ ಗೈಡ್ ಮಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.